ಮಗುವನ್ನು ಬಿಟ್ಟು ಅಹ್ ಅವ್ರ ಪ್ರಜ್ಞೆ ಅಲ್ಲದೆ ಮಗುವನ್ನು ಕೆಳಗೆ ಬಿಟ್ಟಿದ್ದಾರೆ.

ಕ್ಲೀನ್ ಆಗಿ ಒಬ್ಬರಾಗಿ ಒಕ್ಕಾತ್ತಿರೋದೆಲ್ಲಾ ಗುಂಪಲ್ಲಿ ಗೋವಿಂದ ಅನ್ನೋ ತರ ನಿಂತ್ಕೊಂಡಿದ್ದಾರೆ ಸೋ ಹಾಸ್ಪಿಟಲ್ ಇನ್ನು --

ತುಂಬಾ ಬ್ರಾಂಡ್ ಆಗಿರೋದು ತುಂಬಾ ಈ ಉದ್ದೇಶದಲ್ಲಿ ಅದ್ಬುತವಾಗಿ ವೆರೈಟಿ ಆಗಿರೋದು .

ಓಹ್ ಅದು ಒಂದು ಕ್ಲಿಯರ್ ಆಗಬೇಕು ಜರಗಿರೆ.

ವಾಹ್ ಇದು ಸ್ಕೂಲೋ ಏರ್ಪೋಟೊ ಅಂತ ಒಂದು ಗೂತ್ತಾಗತ್ತಾ ಇಲ್ಲಾ.

ಇಲ್ಲಿಂದ ಹೋಗಿ ಕುತ್ತಕೊಳಕ್ಕೆ ಆಗುದಿಲ್ಲಾ. ಯಾಕಂದ್ರೆ ಮೆಟ್ಟಲುಗಳು ಸರಿಯಾಗಿಲ್ಲಾ. ಈ ಜಾಗ್ಗಳ ತುಂಬಾ ಚಿಕ್ಕದಾಗಿ ಇದ್ದವೆ. ಸೊ ಇಲ್ಲಿ ತುಂಬಾನೇ ಇದವೆ ಸೊ ಜಾಗ ಕೂಡ ಕಡಿಮೆ ಇದೆ.